ನಮ್ಮ ದೇಹಕ್ ಆಗ್ಬೋದು ತುಂಬಾ ಒಳ್ಳೇದು ಮತ್ತೆ ಅದು ಎಲ್ಲಾ ಅಂದ್ರೆ ಮನೆ ಮಂದಿಗೆಲ್ಲಾರ್ಗೂನು ಸೇರತ್ತೆ ಹಾಗಾಗಿ ಅವ್ರು ಆರೋಗ್ಯವಾಗಿ ಕೂಡ ಇರ್ತಾರೆ. ಯಾವ್ದು ಕೂಡ ಹೆಚ್ಚಿಗೆ ಅಥ್ವ ಹೆಚ್ಚಾಯ್ತು ಈಗ ಮೇಲೆ ಉಪ್ಪ್ ಹಾಕೋತಾರೆ. ಮೇಲೆ ಉಪ್ಪ್ ಹಾಕೋಳೋದು ಅದನ್ನೆಲ್ಲ ಮಾಡ್ಬಾರ್ದು. ಯಾಕೆ ಅಂತ್ ಅಂದ್ರೆ ಉಪ್ಪು ನಮ್ಮ ದೇಹಕ್ಕೆ ಅಷ್ಟೊಂದು ಒಳ್ಳೇದಲ್ಲ . ಕಡ್ಮೇ ಪ್ರಮಾಣದಲ್ಲಿ ನಾವು ಬೇಯಿಸಿ ಬೇಯುವಾಗ ಉಪ್ಪನ್ನ ಹಾಕಿ ಆಮೇಲೆ ನಾವು ತಿಂದ್ರೆ ನಮ್ಮ. ದೇಹಕ್ಕೆ ಉಪ್ಪಿನ ಅಂಶ ಕಡ್ಮೆ ಹೋಗುತ್ತೆ ನಾವ್ ಮೇಲ್ ಉಪ್ಪ್ ಹಾಕೊಂಡ್ರೆ ಉಪ್ಪು ನಮ್ಗ್ ಏನಾಗತ್ತೆ ಆ ಬೆಂದಿರಲ್ಲ. ಬೇಯ್ಸುವಾಗ ನಮ್ಗೆ ಉಪ್ಪು ಬೇ~ ಬೇಯ್ಸಿ ಬೆಂದಿರಲ್ಲ ಹಾಗಾಗಿ ಮೇಲ್ ಉಪ್ಪು ಉಪ್ಪಿನ ಪ್ರಮಾಣ ಜಾಸ್ತಿ. ಇರೋದ್ರಿಂದ ನಮ್ ದೇಹಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತ ನನ್ನದೊಂದ್ ಅಭಿಪ್ರಾಯ. ಮತ್ತೆ ಇದು scientific ಆಗಿ ಕೂಡ prove ಆಗಿದೆ.

ನಾ ಉಷಾರಿದ್ದೇನೆ. ನೀವ್ ಹೇಗಿದ್ದೀರಿ?

ಆಯ್ತಲ್ಲ ಮೂವ್ವತ್ತು ಬರ್ಲಿಕಾಯ್ತು December ಸ ಮುಗಿತಲ್ಲ. ಹೌದು ಗೊತ್ತೇ ಆಗ್ಲಿಲ್ಲ ವರ್ಷ ವರ್ಷ ಕಳೆದದ್ದೇ ಅದೇ ಆಯ್ತಾ ಕೊರೊನಸ ಬಂತು ವಾಪಾಸ್. ಅದೇ ಕೊರೊನ ಹೋಗಿದ್ದು ಬಂದಿದ್ದು ಎಷ್ಟು ಬೇಗ ದಿನ ಹೋಗ್ತಾ ಇದೆ ಅಲ್ವಾ.

ಅದೇ ವರ್ಷ ಇಡೀ ಹಬ್ಬಗಳಾಯ್ತು, ಕ್ರಿಸ್ಮಸ್ ಆಯ್ತು ಈಗ ಹೊಸ ವರ್ಷಸ ಬರ್ತಾ ಇದೆ. ಆ ಎಂತ special ಈ ಸಲ. ಎಂತಾದ್ರು ತಗೋಳ್ವ plan ಏನಾದ್ರು ಉಂಟಾ, dresses ಎಲ್ಲಾ? ಅದೆಲ್ಲಾ ಆಗ್ತಾನೆ ಇರುತ್ತೆ trip ಹೋಗ್ವಾ ಅಂತ plan ಇತ್ತು.

ಹಾ, ನಿಮ್ಮದ್ plans ಹೇಗಿದೆ ಹೊಸ ವರ್ಷದ್ದು. ನಮ್ಮದು trip ಅಂತ ಎಂತ ಇಲ್ಲಾ.

ಈಗ ಕೊರೊನ ಎಲ್ಲಾ ಬಂತಲ್ಲ ಹಾಗೆ trip ಅಂತ ಎಂಥ ಇಲ್ಲ just ಮನೆಯಲ್ಲೇ ಏನಾದ್ರು friends ಜೊತೆ ಏನಾದ್ರು ಹೋಗುದು party ಗೆ ಆ type . ಓ ಮನೆಯಲ್ಲಿ ಹೇಗೆ ಹೇಗೆ ಆಚರಣೆ ಮಾಡ್ತಿರಾ ಹೊಸ ವರ್ಷದ್ದು ರಾತ್ರಿಯೆಲ್ಲಾ ಕುತ್ಕೊಂಡು ಮಾಡ್ತಿರಾ? ಎ ಹಾಗೆಲ್ಲ ಎಂತ ಇಲ್ಲ phone ಮಾಡುದು wish ಮಾಡುದು ಅಷ್ಟೇ. ಆ ನಾನಂತೂ ರಾತ್ರಿ ಹತ್ತುವರೆಗೆ ಮಾಲ್ಗೀರ್ತೇನೆ ಹೊಸ ವರ್ಷಾಂತಯೆಲ್ಲ ಏನೂ ಇಲ್ಲ ರಾತ್ರಿ ಕುತ್ಕೋಳಿ. call ಅಲ್ಲೇ ಎಲ್ಲ wish ಆದ್ಮೇಲೆ ಆಯ್ತು ಮತ್ತೆ.

ಮತ್ತೆ ಮುಂದಿನ್ ದಿನ January ಒಂದ್ ಅಲ್ವಾ ಅದು ಎಂತದು ಅಂದ್ರೆ ಅಷ್ಟು ಆ feel ಆಗುದಿಲ್ಲ ಹೊಸ ವರ್ಷಾಂತ. ಆ ಗೊತ್ತೇ ಆಗುದಿಲ್ಲ time ಹೇಗೆ ಹೋಗಿದೆ ನಾನು ನೀನು friend ಆಗಿ ಒಂದು ವರ್ಷ ಆಯ್ತು ಹೇಗೇಂತ ಗೊತ್ತಾಗ್ಲಿಲ್ಲ ಅಲ್ಲಾ. ಅಲ್ವಾ ಅದು ಹೇಗೆ meet ಆದ್ವಿ ಅದೆಲ್ಲ ಒಂದ್ ವರ್ಷ ಆಯ್ತಲ್ವಾ. ಗೊತ್ತೇ ಆಗ್ಲಿಲ್ಲ ಕೊರೊನ ಬಂದು ಗೊತ್ತಾಗ್ಲಿಲ್ವಾ ಹೇಗೇಂತ ಅರ್ಥ ಆಗುದಿಲ್ಲ. ಹೌದು ಮೂರು ವರ್ಷ ಕೊರೊನದಲ್ಲಿ ಹಾಗೇ ಸಾಗ್ತಾ ಹೊಯ್ತು ದಿನಗಳೆಲ್ಲ ಈಗ ಇನ್ನು college ಎಲ್ಲ ಓದ್ತ ಓದ್ತ ಇನ್ನು college ಸ ಮುಗಿಲಿಕ್ ಬಂತು ಅದ್ರದಿಂದ ನೀನ್ ಹೊಸ ವರ್ಷಕ್ಕೆ ಏನಾದ್ರು plan ಮಾಡಿದ್ದೀಯಾ ಹಾಗಾದ್ರೆ ನಮ್ಮೊಟ್ಟಿಗ್ ಎಲ್ಲಿಗಾದ್ರೂ ತೀರ್ಗ್‌ಲಿಕ್‌ ಹೋಗ್ಲಿಕ್ಕೆ? ಹೋಗ್ವಾ ಅಲ್ಲ ಎಲ್ಲಿಗಾದ್ರು ಮನೇಲ್ ಹೇಗು ಬಿಡ್ತಾರೆ. ಹ ice-cream ತಿನ್ಲಿಕ್ಕ್ ಹೋಗ್ವನ? ಆ ಹೋಗ್ವಾ ಅದಂತು ಆಗ್ಲೇ ಬೇಕಲ್ಲ ಹೊಸ ವರ್ಷದ ಆಚರಣೆಗೆ.

ಹೋಗ್ವ ಹೋಗ್ವ ಬೇರೆಯವರಿಗೆಲ್ಲಸ ಕರೆಯುವ ಎಲ್ಲ ಹೋಗ್ವ.

ಅವಳು ಕೇಳ್ಬೇಕಾಗುತ್ತೆ ನಾನ್ ಕೇಳಿ ನೋಡ್ತೆನೆ ಅವಳತ್ರ ಮಾತಾಡಿ. ಕೇಳಿ ನೋಡ್ ಆಯ್ತಾ ಮತ್ತೆ ಪಕ್ಕ last ಗೆ ಬರುದಿಲ್ಲ ಹೇಳಿದ್ರೆ. ಹೌದು ಆಮೇಲ್ ಪರ್ವಾಗಿಲ್ಲ ಹೇಗೂ ನಾವಿಬ್ರಂತು ಯಾವತ್ತೂ ಇರ್ತೇವಲ್ಲ ಹೋಗ್ಲಿಕ್ಕೆ. ಆ ನಾವ್ ಹೋಗ್ವಾ, ಮತ್ತೆ ಬೇರೆ ಅವ್ರು ಬರ್ತಾರಂತ ಗೊತ್ತಾಗುದಿಲ್ಲ ಮತ್ತೆ ಸುಮ್ಮನೆ ಜಗಳ ಆಗ್ತದಲ್ಲ ಅವ್ರಿಂದ. ಅದೇ ಕೇಳಿಕ್ಕೆ ಕೇಳುವ ಹೊಸ ವರ್ಷ ಅಲ್ವಾ ಎಲ್ಲಾ ಬನ್ನಿ ಒಟ್ಟಿಗೆ ಆಚರಣೆ ಮಾಡ್ವ ಅಂತ. ಆ ಬಂದ್ರೆ ಬರ್ತಾರೆ ಅವ್ರ ಇಷ್ಟ ಅಲ್ಲ.

ಮತ್ತೆ last year ನಾಗೆ ಅಷ್ಟೂ full celebrate ಮಾಡ್ಲಿಕ್ ಆಗ್ಲಿಕ್ಕಿಲ್ಲ ಈ year rules ಬರ್ತುಂಟಲ್ಲ ಹೊಸತು ಹೊಸತು. ಹೌದು, ರಾತ್ರಿ ಒಂದ್ ಗಂಟೆ ಒಳಗೆ ಎಲ್ಲಾ ಮನೆಯಲ್ಲಿ ಇರ್ಬೇಕು celebration ಎಲ್ಲ ಇಲ್ಲ ಅಂತಾ rule ಬರ್ತಾ ಇದೆ. ಅದೇ ಅಲ್ಲಾ ಮತ್ತೆ mask ಅಂತೆ ಅಲ್ಲ ಪುನ. ಹೌದು ಮಾರೈತಿ ಅದಂತು ತುಂಬಾ ತಲೆ ಬಿಸಿ mask ಇಂದು. ನಿನ್ನತ್ರ ಎಷ್ಟು mask ಇತ್ತು ದಿನಕ್ಕೊಂದೊಂದು mask ಹಾಕೊಂಡ್ ಬರ್ತಿದ್ದಿಯಲ್ಲ? ಹೌದು ಆಮೇಲೆ ಸಂಜೆ ಹೋಗ್ವಾಗ ಎಲ್ಲಿ ಬಿಸಾಕ್ತಿದ್ದೆ ಅಂತನೇ ಗೊತ್ತಾಗತಿರ್ಲಿಲ್ಲ ಅದು ಸಿಕ್ತಾನೆ ಇರ್ಲಿಲ್ಲ ನನ್ನತ್ರ ಇದ್ದ mask ಎ ಕಾಣೆ ಆಯ್ತಾ ಮೊನ್ನೆ ಹುಡುಕ್ವಾಗ ಒಂದ್ ಎರಡ್ mask ಸಿಕ್ಕಿತ್ ಅಷ್ಟೆ. ಈ ಈಗ ಹೊಸ ವರ್ಷ, christmas Covid ಅಂತ ಎಲ್ಲ ಎಲ್ಲಾ ಒಟ್ಟಾಗ್ ಬಿಟ್ಟಿದೆ ಈಗ. ಹಾ ನಿನ್ನತ್ರ ಒಂದ್ ಐವತ್ mask ಇರ್ಬೋದಾಂತ ಅಲ್ಲ ಆವತ್ತಿದೆಲ್ಲ ಸೇರ್ಸಿ. ಹೌದೌದು, ಈವಾಗೆಲ್ಲ ಅದನ್ನ ಹುಡುಕ್ಬೇಕಾಗುತ್ತೆ ಈವಾಗ ಎಲ್ಲಿಟ್ಟಿದೆನೊಂತ. ಹುಡ್ಕಿ ಹುಡ್ಕಿಡು ಹೊಸ ವರ್ಷಕ್ಕೆ ಮತ್ತೆ ನಾಡಿದಿಂದ college ಗೆ colour colour mask ಹಾಕು. ಹೌದು ಮರ್ರೆ ಅದೇ uniform ಗೆ ಆಗೊತರ mask ಹಾಕೊಂಡ್ ಬರ್ಬೇಕಾಗುತ್ತೆ. ಅದೇ new year ಗೆ ಆಗ್ವಾಗ ತೆಗ್ದಿಡಾಯ್ತ mask ಎಲ್ಲಾ ಬೇಕಾಗ್ತಾದೆ. ಹೌದ್ ಹೌದಲ್ವಾ ಅಲ್ಲಿಗೂ ಬೇಕ್ ಎಲ್ಲಾ ಕಡೆ check ಮಾಡ್ತಾರೆ ಈಗ ಇನ್ ಮೇಲೆ ತುಂಬಾ ಕಠಿಣ ಮಾಡ್ತಾರಲ್ವಾ. mask . ಅದೇಯಾ ನಮ್ಗೆ ತಮಾಷೆ ಆಗುದ್ ಆಯ್ತಾ. ಅದೇ class ಅಲ್ಲೆಲ್ಲಾ ಬಿಚ್ಚಿಡ್ತೇವೆ ಆದ್ರುಸ ಹಾಕ್ಬೇಕಲ್ವಾ

ಹ್ಮ್, ice-cream ತಿನ್ಲಿಕ್ಕ್ ಹೋಗ್ವಾ ಇನ್ನು change ಮಾಡ್ಬೇಡ. ಇಲ್ಲ ಇಲ್ಲ ice-cream ಎ ನಮ್ಮದು ಹೋದ ಹೋದಸಲನು ಹಾಗೆ ಮಾಡಿದಲ್ಲ ನಾವೂ. ಹ ಈಸಸ ಈಸಲ ಸ ಹೋಗ್ವ ಅಲ್ಲಾ? ಅದೆ ಮುಂದೇ ಎಲ್ಲಾ ಬೇರೆ ಆಗ್ತೆವಲ್ಲ college ಆದ್ ಮೇಲೆ ಹೋಗ್ವ ಒಟ್ಟಿಗೆ ಎಲ್ಲಾ. ಆ ಈ ಸಲ ಒಂದು ಹೋಗ್ವ ಎಲ್ಲರುಸ ಒಟ್ಟಿಗೆ. ಅದೇ ಹೊಸ ವರ್ಷದೊಂದು reel ಎಲ್ಲ ಮಾಡಿ ಹಾಕ್ವ.

Rules ಬಂದ್ರೆ ಮತ್ತೆಲ್ಲ ಹೋಗ್ತದಲ್ಲ.

Late ಆಯ್ತು. ನನ್ನನ್ನು ಅಮ್ಮ coffee ಗೆ ಕರೀತಿದ್ದಾರೆ bye .

ನಾನು ಚೆನ್ನಾಗಿದ್ದೇನೆ ಪೂಜಾ. ನೀವ್ ಹೇಗಿದ್ದೀರಿ? ಹ ನಾನು ಚೆನ್ನಾಗಿದ್ದೇನೆ. ಮತ್ತೆ? ಮತ್ತೆ? ನಿಮ್ದು ಚಾ ಆಯ್ತಾ? ಹ ಚಾ ಅಹ್ ಆಯ್ತು.

ತಿಂಡಿ ನಮ್ದಿವತ್ತು ದೋಸೆ ಮಾಡಿದ್ದು.

ಹ ಹ ಬೇಗ ಅಹ್ ಐದು ಗಂಟೆಗೆ alarm ಇಟ್ಕೊಳ್ಳೋದು.

ಹ ಏಳ್ಲಿಕ್ಕೆ ಮಾತ್ರ ಆಗುದಿಲ್ಲ, ಚಳಿ ಅಲ್ಲಾ?

ಅದೇ ಹೌದು. ಬೆಳಗ್ಗೆ ಐದು ಗಂಟೆಗೆ alarm ಆಗ್ತದೆ, ಮತ್ತೆ alarm ಆಫ್ ಮಾಡಿ ಮತ್ತೊಂದು ಸ್ವಲ್ಪ ನಿದ್ದೆ ಆಗ್ತದೆ. ಮತ್ತೆ ಏಳುದು ಆರ್ ಗಂಟೆಯಷ್ಟೋತ್ತಿಗೆ ಎದ್ದು ಒಂದೊಂದೆ ಕೆಲ್ಸ start ಮಾಡುದು.

ಅಹ್ ಅಹ್ exercise ಏನಾದ್ರು ಮಾಡ್ತಿರಾ ಬೆಳಿಗ್ಗೆ? ಅಹ್ ಇಲ್ಲ ಇಲ್ಲ. exercise ಎಲ್ಲಾ ಮಾಡ್ಲಿಕ್ಕೆ time ಇಲ್ಲ.

Husband ಮಕ್ಕ್ಳಿದ್ರೇ ಅವರದ್ದು ಕೂಡಾ ನಾವು prepare ಮಾಡಿ ಕೊಡ್ಬೇಕಾಗ್ತದೆ. ಹೌದು. ಮತ್ತೇ ಅದೇ ಆಗ್ತದೆ ಕೆಲ್ಸಯೆಲ್ಲ ತಿಂಡಿ ಮಾಡುದು ಇವ್ರಿಗೆ school ಗೆ ready ಮಾಡುದು. ಶಾಲೆಗ್ ಹೋಗುದಂದ್ರೇ ಅಷ್ಟು easy ಇಲ್ಲಲ್ಲಾ, ಅಂತ ಆಗ್ತದೆ ಬೆಳಗ್ಗೆ ಒಂದ್ಸಲ ಗಡಿಬಿಡಿ ಆಗ್ತದೆ.

ಹೌದು ಮತ್ತೇ job ಗೆ ಹೋಗುವವರು ಕೂಡಾ ಹಾಗೆ ಬೆಳಿಗ್ಗೆ ಬೇಗ ಎದ್ದು tiffin box ಎಲ್ಲ prepare ಮಾಡಿ ಹೋಗಿ ಪುನಃ ಬರ್ಬೇಕು so ಅದೊಂದು. ಹೌದು, ನಾನ್ಸ duty ಗ್ ಬರ್ತೇನೆ ಹಾಗೆ ಮತ್ತೆ ನಂಗೆ ಬೆಳಗ್ಗೇ ಎಂಟಕ್ಕೆ ಗಡಿ ಬಿಡಿ ಆಗ್ತದೆ ಕೆಲ್ಸ ಮಾಡುದ್ರಲ್ಲಿ.

ಹೌದು ಅಂದ್ರೆ ಮನೆಯದ್ದು ಕೆಲಸ ಮಾಡ್ಬೇಕು ಪುನಃ office ಅದ್ದು ಮಾಡ್ಬೇಕು ಹೌದು ಹೌದು, ಒಂಬತ್ ಗಂಟೆಗೆ ಮತ್ತೆ duty ಗ್ ಬರ್ಬೇಕು so ಹಾಗೆ.

ನಾನ್ ಕೂಡ ಅಂದ್ರೇ, ಬೆಳಿಗ್ಗೆ ಮನೆಯದ್ದೇನು work ಏನಾದ್ರು ಇದ್ರೆ ಮಾಡಿ ಅಂದ್ರೆ tiffin ದ್ದು main work ಆಗ್ತದೆ ಬೆಳಿಗ್ಗೆಯೆದ್ದು. ಅದಾದ್ಮೇಲೆ duty ಗೆ ಬರುದು ಅದಾದ್ಮೇಲೆ.

ಪುನಃ ಮನೆಗೋಗಿ ಏನಾದ್ರು ಕೆಲಸ ಇದ್ರೆ ಪುನಃ ಮನೆಯದ್ದೇನಾದ್ರು ಮಾಡುದು so ಈತರ.

Time ಸಿಕ್ಕಿದ್ರೇ ಏನಾದ್ರು exercise ಆತರ ಏನಾದ್ರು ಮಾಡ್ಬೋದ್‌ ಅಂದ್ರೇ ಆ ಬೇರೆ ಏನಾದ್ರು activities , walking ಈತರ ಆ ನಮ್ದು habits ಇರ್ತದಲ್ವಾ ಹವ್ಯಾಸ.

Mobile use ಮಾಡೋದಿರ್ಬೋದು, dancing ಇರ್ಬೋದು singing ಇರ್ಬೋದು ಈತರ.

ಹೌದು, ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಮಾಡ್ಬೇಕಲ್ಲ. ಅಂದ್ರೆ ಅದು ಮನೆಯಲ್ಲಿ ಅಮ್ಮ ಮಾಡಿರ್ತರಲ್ವ ನಾವ್.

ಹಾಗಲ್ಲಿ ಸಂಜೆ ಆಗಿರ್ತದೆ ಹಾಗಾಗಿ ಅದೊಂದು ನಮ್ಗೆ tension . ಇರೋದಿಲ್ಲ ಹೌದು. ಮತ್ತೆ ನಂಗೆ ಸಂಜೆ ಹೋಗಿ ಮತ್ತೆ ಮಗನಿಗೆ ಓದಿಸ್ಲಿಕ್ಕೆಲ್ಲ ಇರ್ತದಲ್ಲ.

ಹೌದು, ಆ ಕಲಿಸಿ ಕೊಡ್ಬೇಕು. ಆ ಹೌದು school ಇಗ್ ಹೋಗ್ತಾನೆ

ಸರಿ ನಾನು ಇನ್ನೊಮ್ಮೆ call ಮಾಡ್ತೇನೆ ನಿಮ್ಗೆ.

ಮತ್ತೇ ಎಲ್ಲಿದ್ಯಾ? ನಾನು college ಅಲ್ಲಿ ಮತ್ತೆ ನೀವ್ ಎಲ್ಲಿದ್ದೀರಾ? ನಾನ್ ಅದೇ college ಆಯ್ತು ಮನೇಲಿ.